ಹೌದು ಹೌದು. Corona ಬಂದು ಎಲ್ಲಾ ದುಬಾರಿಯಾಗಿದೆ.

ಒಂದು ಹೊರಗಡೆ ಹೋಗ್ಲಿಕ್ಕಿಲ್ಲ ಯಾರನ್ಸ ಭೇಟಿಯಾಗ್ಲಿಕಿಲ್ಲ ಮನೆಯೊಳಗೆ ತಿರ್ಗಾಡ್ಬೇಕು. Lockdown ನಲ್ಲಿ ಮನೆಯಲ್ಲಿ ಕೂತು ಕೂತು ಕೂತು bore ಗಿದೆ. ಹೌದು ಅದು ಅದು ಪ್ರತಿಯೊಂದಕ್ಕೆ timings ಅಲ್ವಾ ತರ್ಕಾರಿ ಮಾರುದು ಅದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯವರೆಗೆ ಅಂಗ್ಡಿ ಎಲ್ಲಾ open ಇರ್ಬೇಕು ಅದೆಲ್ಲಾ ಸಮಸ್ಯೆ. ಹೌದು ಹೌದು. ಹ್ಮ್ ಈಗ ಮತ್ತೆ start ಆದ್ರೆ.

Mask ಅಂತೂ ಹಾಕುದoದ್ರೆ ಆಗುದಿಲ್ಲ ಅದು ಆ time ಲ್ಲಿ ಎರಡು ಸಾವಿರದ ಅಹ್ ಇಪ್ಪತ್ತೊಂದು ಅದರಲ್ಲಿ Corona ಬಂದಾಗ ಅಭ್ಯಾಸ ಆಗ್ಬಿಟ್ಟಿತ್ತು ಈಗಂತೂ mask ಹಾಕದೆ ಹಾಕದೆ ಮತ್ತೆ ಪುನಃ mask ಹೇಳಿದ್ರೆ ಅಯ್ಯೋ ಹಿಂಸೆ ತರ ಆಗ್ತದೆ.

ಹ್ಮ್ಮ್ ಆದ್ರು ಎಷ್ಟು ಹಿಂಸೆ ಅದ್ರೆಸಾ ಹಾಕ್ಬೇಕಾಗ್ತದೆ ಅಲ್ಲಾ. ಹೌದು. ನಮ್ಗೆ ಆರೋಗ್ಯ ಬೇಕಂದ್ರೆ ಮತ್ತೆ ಹಾಕ್ಲೆ ಬೇಕಾಗ್ತದೆ ಅಲಾ. ಆ Corona ಆ Corona ಬಂದವರ್ದು ನೋಡಿದ್ವೆ ಅಲಾ ಆಮೇಲೆ second time Corona ಬಂದಾಗ.

ಹ ಎಂತ ಎಲ್ಲರೂ ಹೇಗೆ ಹೇಗೆ ಹಾಗೆ ಸತ್ತ ಹೋಗಿದರಲ್ಲಾ ನೋಡಿದ್ರೆ ಯಾವ ರೀತಿಯಲ್ಲಿ ಆಗಿದೇಂದ್ರೆ news ಲ್ಲಿ ಅಹ್ Corona ಅದ್ರು ತಗೊಂಡ್ ಹೋಗ್ತಿದ್ದದು ಸ್ಮಶಾನಕೋಸ್ಕರನೇ ತುಂಬಾ ತುಂಬಾ ಸೌದಿಗಳೆಲ್ಲಾ ಹೋಗ್ತಿರದು ನೋಡಿದ್ರೆ ಅಪ್ಪಾ ಅನ್ಸಿತ್ತು. ನಾವಂತೂ ಮನೆಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ YouTube ಬಲ್ಲಿ. ಹೌದು ಹೌದು ಯಾರ್ನರೆ ಭಯಾಗ್ತದೆ ನೋಡುವಾಗ.

ಅದೆಲ್ಲಾ ಎಂತ ತಗೊಳ್ಲಿಕ್ಕೂ ಇಲ್ಲಾ ಎಲ್ಲಾ ಒಂದು ತರ್ಕಾರಿ ತಗೊಂಡ್ರು ಹಣ್ಣು ತಗೊಂಡ್ರು ಎಲ್ಲಾ ಒಂದ್ ಸ್ವಲ್ಪ ಬಿಸಿ ಬಿಸಿ ನೀರಲ್ಲಿ ತೋಳಿಬೇಕು.

ಅಲಾ ಎಲ್ಲಾದಕ್ಕೆಸ ಒಂದು ಹೀಗೆನೆ ಇರ್ಬೇಕಂತ ಇತ್ತು.

ಓಹ್ ಅಂಗ್ಡಿoದ ತಗೋಳ್ದಾದ್ರೆ ಭಯಾಗ್ತದೆ.

ಅಲ್ಲಿ ಆದ್ರು ಇದು ನಮ್ದು Corona vaccine ಆಗಿದೆಲ್ಲಾ ಕೆಲವರೆಲ್ಲಾ ಅಂತಿದ್ರು ಒಂದು vaccine ತಗೊಂಡು ನಾನಂತು ಮೂರ್ ನಾಲ್ಕು ದಿವಸ ಮಲ್ಗ~ ಮಲ್ಗಿದ್ದೆ ನಂಗೆ ಆಗ್ಲಿಲ್ಲಾ ಹಾಗೆ ಹೀಗೆ ಹೇಳಿದ್ರು ನಾನು ಎರಡು vaccine ತಗೊಂಡಿದ್ದೆ ನಂಗೊಂದ್ ಸ್ವಲ್ಪ ಇಲ್ಲಿ injection ಚುಚ್ಚಿದ್ರು. ಅಲ್ಲಿ ಮಾತ್ರ ನೋವುವಿತ್ತು ನಾನು ಆಮೇಲೆ normal ಇದ್ದೆ ನನ್ಗೆ ಏನು ಆಗ್ಲಿಲ್ಲಾ ಅಬ್ಬಾ. ಹೌದು ಹಾಗೇನೆoತ ಆಗುದಿಲ್ಲ ಅದು. ಹಾ Immunity power ಜಾಸ್ತಿ ಇದ್ದವರಿಗೆ ಎಂತ ಆಗುದಿಲ್ಲ ಹೇಳ್ತಾರೆ.

ಅದು ಮಕ್ಲಿಗೆ ಏನ್ ಆಗುದಿಲ್ಲ ಅದೇ ಖುಷಿ ಆದ್ರೆ ಈಗ ಬಂದಿರುದು Corona ಎಲ್ಲಿ ಮಕ್ಕಳಿಗೆ ತೊಂದ್ರೆ ಮಾಡ್ತದೆ ಅದೊಂದು ಭಯಾಗ್ತಿದೆ.

ಗೊತ್ತಿಲ್ಲಲಾ ಯಾವ ರೀತಿ ಸದ್ಯಕ್ ಬರ್ತದೆ ಅಂತ.

ಈಗಾಗ್ಲೇ ತನ್ನಷ್ಟೆಗೆ ಹಾ ಸರಿ ಸರಿ ಸರಿ okay okay bye bye .

ಹಾ ಚೆನ್ನಾಗಿದ್ದೇನೆ. ನೀ ಹೇಗಿದ್ದೀಯ ಅಕ್ಷತ? ನಾನು ಚೆನ್ನಾಗಿದ್ದೆ. ನಾನು Mangalore ಗೆ ಬಂದಿದ್ದೆ. ಓ ಹೌದಾ? ಯಾವಾಗ ಬಂದಿರೋದ್ ನೀನು? ನಾನೂ ಇದು ನಿನ್ನೆ ಬಂದಿದಷ್ಟೇ ಇವತ್ತು ನಾವು ಕಡಲ ತೀರದತ್ರ ಹೋಗೋಣ ಅಂತ ಅನ್ಕೊಂಡ್ ಇದ್ದೀವಿ. ಓ ಹೌದಾ? ಎಲ್ಲಿಗಂತ ಎಲ್ಲಿಗ್ ಹೋಗ್ತಾ ಇದ್ದೀರಂತ ?

ಅದೊಂದ್ ಹೆಸ್ರು ಹೇಳಿದ್ರು ಕಡಲ ನೀರು.

Okay ಹಾಗಾದ್ರೆ ನೀನು ಏನ್ ಗೊತ್ತಾ Tannirbhavi ಇದೆ ಅದು ತುಂಬಾ ಒಳ್ಳೆದಿದೆ. ಅಂದ್ರೆ ನಿಂಗೆ ಹಾ ಏನು ಆ ಜಾಗ ಕೂಡ. ಚಂದ ಇದೆ ತುಂಬಾ ಮರ ಅದೆಲ್ಲ ಇದೆ. ಆದ್ಮೇಲೆ ನಿಂಗೆ ನೋಡ್ಲಿಕ್ಕೆ ಎಲ್ಲಾ ತುಂಬಾ ಇದಿರುತ್ತೆ ಅಲ್ಲಿ ಅಂದ್ರೆ exhibition ತರಯೆಲ್ಲ ಇಟ್ಟಿರ್ತಾರೆ ಹಾಗೆ.

ಹಾ ಹೌದು. ಆಮೇಲೆ ಊಟದು ಅದು ಎಲ್ಲಾ ಇದೆ ಅಲ್ಲಿ ಹೋಗ್ಬೇಕು. ಹಾ. ಇದು सस्ता ಇರುತ್ತಾ ಇಲ್ಲಂದ್ರೆ ದುಬಾರಿ ಇರುತ್ತಾ? ಇಲ್ಲ ಇಲ್ಲ, ಅಲ್ಲಿ ಅಷ್ಟೇನ್ ಇರುದಿಲ್ಲ ಕಡಿಮೆ ಇರ್ತದೆ ಎಲ್ಲದಕ್ಕೂ. ಆ ಒಳ್ಳೆದಿದೆ ಜಾಗ ಎಲ್ಲಾ ಹಾಗೆ ಇದೇನಿಲ್ಲ. ಹ್ಮ್ ನೀವು ಬರ್ತೀರಾ? ನಾನು ಬರುದಾದ್ರೆ, ನೀನೊಂದ್ ಒಂದು ಗಂಟೆ ಬಿಟ್ಟು ನಾನ್ ನಿಂಗೆ call ಮಾಡ್ತೇನೆ ನಾನ್ ಕೇಳಿ ಹೇಳ್ತೇನೆ. ನಾನ್ ಬರುದಾ ಇಲ್ವಾ ಅಂತ ಆಯ್ತಾ?

ಆಮೇಲೆ ನೀವು ಯಾವ್ ಕಡೆ ಇಂದ ಹೋಗೋದು? Bus ಆ bus ಕೂಡ ಅಲ್ಲಿಗೆ ಹೋಗ್ತದೆ. ಇಲ್ಲದಿದ್ರೆ ಏನ್ ಅಂದ್ರೆ ಇನ್ನೊಂದ್ Sultan Bathery lang:Fore ಅಂತ ಇದೆ ಅಲ್ಲಿಂದ ಹೋಗಿ. ಅಲ್ಲಿ ನಿಂಗೆ boat ಎಲ್ಲ ಇರುತ್ತೆ, ಅದ್ರಿಂದ ನಿಂಗೆ ಹೋಗ್ಬೋದು. ಇಲ್ಲದಿದ್ರೆ direct bus ಆದ್ರೆ ಅಂದ್ರೆ ಅಲ್ಲಿಗೆ ಹೋಗೋದಾದ್ರೆ bus ಕೂಡ ಇದೆ. ಹ್ಮ್. ಅದು ಏನ್~ ಏನಂದರೆ ನಾನು ಮತ್ತೆ ನನ್ನ ಗೆಳತಿಯರೆಲ್ಲಾ ಬಂದಿದ್ದೀವಿ college ನೀನ್ ನಂಗೆ ನೆನಪ್ ಆಯ್ತ್. ಯಾಕಂದ್ರೆ ನೀನ್ ಈಕಡೆನೇ ಆಲಾ ಇರೋದು.

ಅದೇ ಅದೇ ಏನಂದ್ರೆ ನಾನು ಈಗ college ಬಿಟ್ಟದಷ್ಟೇ bgSpeach ನಂಗೆ ಮನೆಗ್ ಹೋಗಿ ಕೇಳಿ ಮತ್ತೆ ಹೇಳ್ತೇನೆ. ?

ಇವತ್ತೆ ಹೋಗ್ಬೇಕ್ ಅಂತ ಇಲ್ಲಾ, ನಾಳೇನು ಆಗು ನಾಳೇನು ಆಗುತ್ತೆ bgSpeach . ಸ್ವಲ್ಪ ಸುಲ್ಬ ಆಗೋದು ಯಾಕಂದ್ರೆ ನಿಮ್ಗೆ ಈ ಕಡೆಯೆಲ್ಲ ಕಡೆ ಗೊತ್ತಿದೆ ಅಲಾ ಜಾಗ ನಮ್ಗ್ ಗೊತ್ತಿಲ್ಲ ಅಷ್ಟೊಂದು. ಅದೇ ಬೇರೆ ಇದೆ. ಕಡಲ್ತೀರ ಬೇರೆ ಇದೆ ಆದ್ರೆ ಅದು ಸ್ವಲ್ಪ ಚಂದ ಇದೆ ನೋಡ್ಲಿಕ್ಕೆ ಎಲ್ಲಾ ನಿಮ್ಗೆ ಚಂದ ಅಗ್ಬೋದು ಇಷ್ಟ ಅಗ್ಬೋದು ಅದೆಲ್ಲ . ಬೇರೆಲ್ಲ ಕಡಲ್ ತೀರಾ ಆದ್ರೆ ಅಷ್ಟೊಂದ್ ಇದೇನ್ ಇಲ್ಲ ಯಾರು ಜನ ಏನ್ ಅಷ್ಟೊಂದ್ ಏನ್ ಇರುದಿಲ್ಲ ಆಮೇಲೆ ಅಲ್ಲಿ ತಿನ್ನೋಕೆ ಏನ್ ಇರುದಿಲ್ಲ ಇಲ್ಲಿ ಇವ್ರೆ. ಹೌದಾ ಬಂದು ವೀಕ್ಷಿಸ್ತೀನಿ ಇಲ್ಲಿ ಏನ್ ಎತ್ತ ಏನ್ ಇದೆ ಅಂತ. ಹಾ ಯಾವಾಗ ಹೋಗುದು ಊರಿಗೆ? ಇದ್ದೀರಾ ಎಷ್ಟ್ ದಿವ್ಸ ?

ಎಷ್ಟು ದಿನ ಅಂದ್ರೆ ಒಂದು ವಾರ ಅಷ್ಟು ರಜೆ ಹಾಕಿ ಬಂದಿದ್ದೇವೆ.

ಬೇರೆಲ್ಲ ಬೇರೆಲ್ಲ ಹೋಗ್ಲಿಲ್ವಾ ಬೇರೆ ಬೇರೆ ಕಡೆ ಎಲ್ಲಾ? First ಇಲ್ಲಿಗೆ ಬಂದ್ಬಿಟ್ಟು beach ಕಡೆ ನೋಡ್ಬಿಟ್ಟು, ಆ means ಕಡಲತೀರ ಕಡೆ ನೋಡ್ಬಿಟ್ಟು ಈ ಬೆಟ್ಟ, ಗುಡ್ಡ, ಕಾಡು ಆವಗಳ್ನ ಅಷ್ಟೊತ್ತಿಗೆ ನೋಡೋಣ ಅಂತ. ಆಮೇಲೆ ಏನ್ ಗೊತ್ತಾ Udupi side ಲೆಲ್ಲ ತುಂಬಾ ಇದೆ ಇತರನೇ ನೋಡೋಕೆ ಆಮೇಲೆ ಈ Padubidri side ಅಲ್ಲೆಲ್ಲ ಇದೆ ತುಂಬಾ ಕಡಲತೀರ ಇದೆ. ಅದೆಲ್ಲ ತುಂಬಾ ಚಂದ ಇದೆ ಅಲ್ಲಿಗೆಲ್ಲ ಹೋದ್ರೆ ನಿಮ್ಗೆ ತುಂಬಾ ಇಷ್ಟ ಆಗ್ತದ್. ಆಮೇಲ್ ಅಲ್ಲಿ ಆಟ ಆಡ್ಲಿಕ್ಕೆ, ಈ ಜೋಕಾಲಿಯೆಲ್ಲ ಬರ್ತದ್ ನೋಡು ಆ ತರ ಎಲ್ಲಾ ಇದೆ.

ಹಾ ಅದೆಲ್ಲ ಇಷ್ಟ ಅಗ್ಬೋದು ತುಂಬಾ ನಾವು ಗೆಳತಿಯರೆಲ್ಲ ಬರೋದ್ ಆದ್ರೆ ನಮ್ಗ್ ಅದೆಲ್ಲ ಇಷ್ಟ ಆಗುತ್ ಅಲ್ವಾ? ಹ್ಮ್ ಹ್ಮ್. ಹಾಗಾಗ್ ನೀನ್ ಬರೋದ್ ಆಗಿದ್ರೆ ನನ್ಗೆ ಒಂದು ಆ ಇದು ಸಂದೇಶ ಕೊಡು, ಆಯ್ತಾ?

ನೋಡಿ ಏನ್ ಅಂತಾ ನಿಂಗೆ ಹೇಳ್ತಿನ್, ಆಯ್ತಾ? ಹಾ ಆಯ್ತು. ನಾನ್ ನಿಂಗೆ ಹೇಳ್ತೇನೆ, ಆಯ್ತಾ?

ಹ್ಮ್ ಸರಿ ಆಯ್ತು bye .

hello ಹೇಗಿದ್ದೀರಿ ಧನುಷ್?

ಹ. ನಾನ್ ಚೆನ್ನಾಗಿದ್ದೇನಿ. ಚಾ ಎಲ್ಲ ಆಯ್ತಾ? ಹ. ಚಾ ಇಲ್ಲ, ಈಗ ಬ~ ಬಂದದಷ್ಟೇ ಮನೆಗೆ ಆಗ್ಬೇಕು.

ಹ ನಂದು ಚಾ ಆಯ್ತು. ಸ್ವಲ್ಪ ಆಡ್ಲಿಕ್ಕೆಂತ ಹೊರಟದ್ದು. ಹ. ಐದ್ ಗಂಟೆ ಆಯ್ತಲ್ಲ ಸಂಜೆ? ಹೌದು. ಇನ್ನು ಹೋಗಿ ಸ್ವಲ್ಪ ground ಅಲ್ಲಿ ಆಡಿ ಬರುದು. ಹ. ಅದು ನಿಮ್ಮ ಹವ್ಯಾಸನಾ ಆಡುದು ಹವ್ಯಾಸ. ಹವ್ಯಾಸ.

ನನಿಗೆ cricket ಮತ್ತೆ shuttlecock ಅಂದ್ರೆ ಸೊಲ್ಪ ಜಾಸ್ತಿ ಆಡ್ಲಿಕ್ಕೆ ಹುಮ್ಮಸ್ಸು ಬರ್ತದೆ ಹಾಗೆ ನಾನು cricket ಆಡ್ತೀನಿ. ಮತ್ತೆ shuttlecock ಆಡ್ತೀನಿ. ಹ cricket. Cricket ತುಂಬಾ ಇಷ್ಟ ಯಾಕೆ ಅಂದ್ರೆ ಆಚೆ ಈಚೆ ಎಲ್ಲಾದ್ರು tournament ಎಲ್ಲಾ ಇದ್ರೆ ನಾವು ಮತ್ತೆ ಮತ್ತೆ ಅದ್ರಲ್ಲಿ ನೋಡುದು ಮತ್ತೆ ನಮ್ಮ team ಒಟ್ಟಿಗೆ ಆಡುದು.

ಹೇಳಿ. ನನ್ನದು ಹವ್ಯಾಸದ್ ಬಗ್ಗೆ ಹೇಳ್ಬೇಕಂದ್ರೆ, ಹೆಚ್ಚಾಗಿ ನಾನು ಓದುವುದರ ಕಡೆಗೆ ಹೆಚ್ಚು ಗಮನ ಕೊಡ್ತೇನೆ ಸಧ್ಯಕ್ ಹವ್ಯಾಸ ಅಂದ್ರೆ ಆ coins ಇದ್ಯಲ್ಲ ಅದನ್ collect ಮಾಡ್ತೇನೆ. ಹ ಹ ಹ. ಆಡುವ ಆಡುವ ವಿಷಯದಲ್ಲಿ ಹೆಚ್ಚು ಕಡಿಮೆ ಆಡುದಿಲ್ಲ. ಅಂದ್ರೆ ಕಬಡ್ಡಿ ಇಷ್ಟ ಆದ್ರೆ ಹೋಗುದಿಲ್ಲ ಅಂದ್ರೆ ಶಾಲೆಯಲ್ಲೆಲ್ಲ ಆಡುವವರಿದ್ದಾರಲ್ಲ ನನ್ಗೆ time ಸಿಗುದಿಲ್ಲ.

ಬೇರೆ ಹವ್ಯಾಸಾಂದ್ರೆ ಅದೇ coins collection ಮಾಡ್ತೇನೆ. ಬೇರೆ ಬೇರೆ ಒಂದು ರೀತಿಯ coins ಅಲ್ಲೆಲ್ಲ ಇರ್ತದಲ್ಲ, ಈ ಐದ್ರುಪಾಯಿದ್ದು, ಹತ್ರುಪಾಯಿದ್ದೆಲ್ಲ.

ಅದನ್ನೆಲ್ಲ collect ಮಾಡ್ಕೊಂಡ್ ಇಟ್ಟಿರ್ತೇನೆ. ಮತ್ತೆ ಕೆಲವೊಮ್ಮೆ ಬರಿತೇನೆ ಏನಾದ್ರೂ articles ಆ ತರ ಏನಾದ್ರೂ ಇದ್ರೆ ಬರ್ಕೊಳ್ತೇನೆ. ಆಡುವ ವಿಷಯದಲ್ಲಿ ಹೇಳುದಾದ್ರೆ ಕಬಡ್ಡಿ ಆಡ್ತೇನೆ. ಅಂದ್ರೆ ಕಬಡ್ಡಿ ಅಂದ್ರೆ ಚಿಕ್ಕ ವಯಸ್ಸಿನಿಂದ ಅಲ್ಲಿ ಜನ ಕಡಿಮೆ ಅಲ್ಲ ಅಂದ್ರೆ ಎಂತ ಬೇಕಂತಿಲ್ಲ ಅದಿಕ್ಕೆ.

ಅದ್ಕೆ ಒಂದ್ ಅಣ್ಣ ತಮ್ಮ ಇದ್ರೂ ಕೂಡ ನಾವು ಆಡ್ತೀವಿ. ಅದೇ, ಅದೇ, ಅದೇ ಒಂದು ನಾಕು ಜನ ಇದ್ರೆ ಕೂಡ ಆಗ್ತದೆ ಅಂತೇನು ಇಲ್ಲ. ಅದೇ, ಮನೆ ಒಳಗೆ ಆದ್ರೂ ಆಗ್ತದೆ, ಎಲ್ಲಿಯಾದ್ರೂ ಆಗ್ತದೆ. ಜಾಗ ಸಿಕ್ಕಿದ್ರೆ ಆಯ್ತು, ಆಡ್ಲಿಕ್ ಅದೇ ಹೌದು. ಹೌದ್ ಹೌದು. ಇಬ್ರ್ ಇದ್ರು ಕೂಡ ಆಗ್ತದೆ mobile ಅಲ್ಲಿ ಕೂತ್ಕೊಂಡ್ ಆಡ್ಲಿಕ್ ಕೂಡ ಆಗ್ತದೆ. ಆ, ಹೌದು. ಅದಕ್ಕೇನೂ ರಗಳೆಯಿಲ್ಲ ಅದ್ರಲ್ಲಿ.

ನೀವು ಆಡ್ತೀರಾ cricket team ಮಾತ್ರ ಆಡುದ? shuttlecock ಬಗ್ಗೆ ಹೇಳಿದ್ರಲ್ಲ ಎಂತದ? ಅದೇ, shuttlecock ಕೂಡ ಆಡ್ತೇವೆ. ಅದೂ ಒಳ್ಳೇ, ಯಾರಾದ್ರೂ ಆಡುವವರಿದ್ರೆ, ಜಾಸ್ತಿ interest ಇದ್ದವರಿದ್ರೆ ನಾವು ಸ್ವಲ್ಪ support ಮಾಡಿ ಆಡ್ತೇವೆ ನಾವು.

ಸೊಲ್ಪ. ಅದು ಆಟ ಮಾತ್ರ ಸ್ವಲ್ಪ ದುಬಾರಿಯಾಗ್ತದೆ. ಯಾಕೆಂತ ಹೇಳಿದ್ರೆ, ಅದು cock ತೆಗೊಳ್ಬೇಕು, cock ಎಲ್ಲ costly ಇರ್ತದೆ, ಮತ್ತೆ bat ಕೂಡ ಹಾಗೆ ಒಳ್ಳೆ bat ಇದ್ರೆ ಮಾತ್ರ ಆಡ್ಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಕೈ ನೋವು ಆಗ್ತದೆ, ಸ್ವಲ್ಪ heavy ಇದ್ರೆ.

ಓ ಇದ್ದಾನೆ .

ನನ್ನ friend ಕೂಡ ಒಬ್ಬ ಆಡ್ತಾನೆ ಚೆಂದ. ಸ್ವಲ್ಪ ಮತ್ತೆ ಹಾಗೆ.

ನೀವು ಕೆ ~ ಈಗ ಆಡುದಂದ್ರೆ ಈಗ ಆದಿತ್ಯವಾರ ಇದೆಲ್ಲ ಇರುವಾಗ ಹೋಗ್ತಿರಾ, match ಗೆ? ಆ, match ಗೆ ಹೋಗುದಕ್ಕಿಂತ ಬೆಳಿಗ್ಗೆ ನಾವು just ಬೆಳಿಗ್ಗೆ ಆಡ್ತೇವೆ ಮತ್ತೆ match ಅಲ್ಲೆಲ್ಲ ಅಪ್ರೂಪಕ್ಕೇ ಹೋಗ್ತೇವ್ match ಗೆ

ಹೌದ್‌ಹೌದು. shuttlecock ಅದ್ದು ಕೂಡ ಇರ್ತದೆ ಮತ್ತೆ cricket ನದ್ದು ಹೇಳುವ ಹಾಗೆ ಅದು ವಾರ ವಾರ ಹೆಚ್ಚಾಗಿ match ಇರ್ತದೆ.

ಮತ್ ಈ ಮಳೆ ಬಂದ time ಅಲೆಲ್ಲ ಎಂತ ಮಾಡ್ತೀರಿ? ಮಳೆ ಬಂದ time ಅಲ್ಲಿ ಆ ಕೆಲವೊಮ್ಮೆ ಸ್ವಲ್ಪ ಮಳೆ ಬಿಡುವ ತನಕ ಕಾಯುದು. ಮಳೆ ಬಿಟ್ಟ ಕೂಡ್ಲೆ ಮತ್ತೆ ಒಮ್ಮೆ ಓಡಿ ground ಗೆ ಹೋಗಿ ಬರುದು.

ಎಲ್ಲಾ phone ಮಾಡಿಕೊಂಡು phone ಉಂಟಲ್ಲ ಈಗ ಕೂಡ್ಲೆ ಮಳೆ ಬಿಟ್ಟ ಕೂಡ್ಲೆ ಎಲ್ಲ ಒಟ್ ಮಾಡುದು, ಒಟ್ ಮಾಡಿ ಹೋಗುದು ನಾವು.

ಹೌದು. ಅರ್ಧ ಗಂಟೆಯಾದ್ರೂ ಅರ್ಧ ಗಂಟೆ ಹಾಗೆ.

ದಿನಕ್ಕೊಂದ್ಸಲ ಆಡ್ಲೇ ಬೇಕು ನಿಮ್ಗೆ. ಹೌದೌದೌದು. ಆಡಿದ್ರೆ ಸ್ವಲ್ಪ ಹುಮ್ಮಸ್ಸು ಕೂಡ ಬರ್ತದೆ ಮತ್ತೆ ಸ್ವಲ್ಪ mind free ಆಗ್ತದೆ. ಹ. ನನಿಗೆ ಅಂದ್ರೆ ಇಲ್ಲಿ ಕಬಡ್ಡಿ ಆಡ್ತಾ cricket ಕೂಡ ನಾನ್ಕೂಡ ಆಡ್ತೇನೆ. ಅಂದ್ರೆ cricket ಹುಚ್ಚು ಜಾಸ್ತಿ, ನೋಡುದು ಹುಚ್ಚು ಜಾಸ್ತಿ.

ಆಡ್ಲಿಕ್ಕಿಲ್ಲಿ ಜನ್ನಸ ಇಲ್ಲ, ಜಾಗ ಸ ಇಲ್ಲಲ್ಲ? ಹಾಗೆ ಆಡ್ಲಿಕ್ಕೆ ಹೋಗುದಿಲ್ಲ. ಅದು ನೋಡುವ ಹವ್ಯಾಸ ಕೂಡ ಒಳ್ಳೇದೆ. ಯಾಕೆಂತ ಹೇಳಿದ್ರೆ ಅದೇ judgment ಮಾಡ್ಲಿಕ್ಕೆ ಆಗ್ತದೆ ಯಾರು ಹೇಗೆ ಆಡ್ತಾರೆ ಹಾಗೆ ಅದ್ ಮಾಡ್ಬೋದು. ಅದೇ ನಮಿಗೆ ಮತ್ತದು

ನನಗೆ ಎಂತಾದ್ರೂ ನೋಡುದಂದ್ರೂ ಹುಚ್ಚು ಜಾಸ್ತಿ ಅಲ್ಲ ಕಡೆಯವರು ತುಂಬ ಜನ ಇದ್ದಾರಲ್ಲ cricket ಅಲ್ಲಿ?

ಆಯ್ತು. ಒಂದು ಎಷ್ಟು ಜನ ಬರ್ತಾರೆ ಆಡ್ಲಿಕ್ಕೆ? ಒಂದು ಹತ್ತು ಹದ್ನೈದ್ ಜನ ಇರ್ತಾರೆ. ನಾವದ್ರಲ್ಲಿ ಎರಡು team ಮಾಡಿಕೊಂಡು ಆಡುದು.

ಮತ್ತೆ ಹಾಗಾದ್ರೆ ಇನ್ನು ಯಾವಾಗ ಸಿಗ್ತೀರಿ? ಈಚೆಯೆಲ್ಲಾದ್ರೂ ಬರ್ಲಿಕ್ಕುಂಟ ನಿಮ್ಗೆ? ಈಚೆ ಇಲ್ಲ. ನಮ್ಮದು college ಅಲ್ಲೇ ಆಯ್ತು ಹೆಚ್ಚು ಕಡಿಮೆ ಜೀವನ ನೋಡ್ಬೇಕಾಗತ್ತೆ.

ಈಚೆ ಬರ್ಲಿಕ್ಕಿದ್ರೆ ಒಂದು phone ಮಾಡಿ ಬನ್ನಿ, ಆಯ್ತಾ?

ಆಯ್ತಾಯ್ತು ಆಯ್ತ್ ಹಾಗಾದ್ರೆ okay

ಅಹ್ hello ಶಿವಾ ಹ್ಮ್.

ಹಾ ಎಲ್ಲಾ ಹುಷಾರ್ ಆಗಿದ್ದಾರೆ, ನೀನ್ ಹೇಗಿದ್ಯಾ? ಹ್ಮ್ ಹ ನಾನ್ ಚೆನ್ನಾಗಿದ್ದೇನೆ. ಚೆನ್ನಾಗಿದ್ಯಾ, ಅಮ್ಮ ಅಪ್ಪ ಹುಷಾರ್ ಇದ್ದಾರೆ ಅಜ್ಜಾ ಅಜ್ಜಿ ನಿನ್ನನ್ ಕೇಳ್ತಾ ಇರ್ತಾರೆ.

ಸರಿ ನಾನ್ ಬರುವಾರ ಬರ್ತೇನೆ ಅಜ್ಜಾ ಅಜ್ಜಿಯನ್ನು ಬರ್ತೇನೆ.

ಹಾ ಸರಿ ಸರಿ ಬಾ ಅವ್ರಿಗೆ ಖುಷಿ ಆಗತ್ತೆ ಆವಾಗ ಮತ್ತೆ ಏನ್?

ಇಲ್ಲಿ ಊಟದ್ದೇ ಸ್ವಲ್ಪ ಸಮಸ್ಯೆ ಹೊಟ್ಟೆ.

ಹೌದಾ? ನನಗೋಸ್ಕರ.